ಅದು ಹಾಂಗಾಗಿ ಬಹಳ ಆಕರ್ಷಣ ಅಂಸ್ಥೈತಿ ಅಕಾ ಬಿಳಿ ಕಲರ್ ಇದ್ದಿದಕ್ಕ ಅಹ್ ಚಲೋ ವಯ್ಬ್ಸ್ ಅನ್ಸ್ತಾವ್ ಇಲ್ಲೆ.

ಆಹ್ಹ್ ಹಾಗಾಗಿ ಬಹಳ ಒಳ್ಳೆಯ ತರಹ ಇದನ್ನ ಡೆಕೋರಟ್ ಮಾಡಿದ್ದಾರೆ .

ಸೊ ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡೋ ಸ್ಟೇಷನ್ ಇದು.

ಈ ಹೂವ ಬಹಳ ಆಕರ್ಶಣೀಯ ಹೂವಾಗಿದ.

ಈ ಫೋಟೋ ದಾಗ ನಾವು ಬುದ್ಧನ ಒಂದು ಮೂರ್ತಿ ನೋಡಕ್ ಹತ್ತೀವಿ.